ಲೇಟೆಕ್ಸನ್ನು ಉಪಯೋಗಿಸಿ ಬೇಸಿಕ್ ಮೆಥಮೆಟಿಕ್ಸ್ ಟೈಪ್ ಸೆಟ್ಟಿಂಗ್ ಮಾಡುವ ಬಗೆಗಿನ ಈ ಟ್ಯುಟೋರಿಯಲ್ ಗೆ ನಿಮಗೆಲ್ಲಾ ಸ್ವಾಗತ
ಇಲ್ಲಿ 3 ವಿಂಡೋಗಳಿವೆ
mathsಟೆಕ್ ಎನ್ನುವುದು ಸೌರ್ಸ್ ಫೈಲ್ ಆಗಿದೆ
ಎರಡನೇ ವಿಂಡೋವು ಫೈಲನ್ನು ಕಂಪೈಲ್ ಮಾಡಲು ಉಪಯುಕ್ತವಾಗಿದೆ
ಔಟ್ ಪುಟ್ ಫೈಲ್ ಆದ mathsಪಿಡಿಎಫ್ ಇದು ಪಿಡಿಎಫ್ ಬ್ರೌಸರ್ ನಲ್ಲಿದೆ
ಈ ಬ್ರೌಸರ್ ಪಿಡಿಎಫ್ ಫೈಲ್ನ ಹೊಸ ವರ್ಶನ್ ಅನ್ನು ತೋರಿಸುತ್ತದೆ
ಗಣಿತಶಾಸ್ತ್ರದಲ್ಲಿ ಉಪಯೋಗಿಸುವ ಗ್ರೀಕ್ ಚಿಹ್ನೆಗಳೊಂದಿಗೆ ಪ್ರಾರಂಭಿಸೊಣ
ನಾವು ಮೆಥಾಮೇಟಿಕಲ್ ಎಕ್ಸ್ ಪ್ರೆಶ್ಶನ್ ಗಳನ್ನು ಡಾಲರ್ ಚಿಹ್ನೆಯೊಂದಿಗೆ ಬರೆಯುತ್ತಿದ್ದೇವೆ ಎಂದು ಲೆಟೆಕ್ಸ್ ಗೆ ಹೇಳಬೇಕು
ಉದಾಹರಣೆಗೆ ನಾವು ಆಲ್ಫಾ ವನ್ನು ಡಾಲರ್ ಆಲ್ಫಾ ಉಪಯೋಗಿಸಿ ಮಾಡುತ್ತಿದ್ದೇವೆ
ಕಂಪೈಲ್ ಮಾಡಿದಾಗ ಆಲ್ಫಾ ಎಂದು ಸಿಕ್ಕಿದೆ
ಇದೇ ರೀತಿಯಲ್ಲಿ ಬೀಟಾ ಡೆಲ್ಟಾ ಇತ್ಯಾದಿಗಳನ್ನೂ ಬರೆದಿದ್ದೇವೆ
ಕಂಪೈಲ್ ಮಾಡಿದಾಗ ಏನಾಗುತ್ತದೆ ಎಂದು ನೋಡೊಣ

ಇಂತಹ ಚಿಹ್ನೆಗಳ ಪಟ್ಟಿ ಪ್ರಮಾಣ ಗ್ರಂಥಗಳಲ್ಲಿಯೂ ಲೆಟೆಕ್ಸ್ ನಲ್ಲಿಯೂ ಅಂತರ್ಜಾಲದಲ್ಲಿಯೂ ಸಿಗುತ್ತದೆ
ಈಗ ಮೆಥಾಮೆಟಿಕಲ್ ಎಕ್ಸ್ ಪ್ರೆಶ್ಸನ್ ನಲ್ಲಿ ಸ್ಪೇಸ್ ಹೇಗೆ ಮಾಡುವದು ಎಂದು ನೋಡೋಣ
ಅದಕ್ಕಿಂತ ಮೊದಲು ಇದನ್ನು ಡಿಲೀಟ್ ಮಾಡೋಣ
ಹಾಗೇ ಕಂಪೈಲ್ ಕೂಡಾ ಮಾಡೋಣ
alpha ಆ ಇದನ್ನು ಹೇಗೆ ಮಾಡುವುದು160
alpha ಆ ಇದನ್ನು ಉತ್ಪಾದಿಸಲು ಪ್ರಯತ್ನಿಸುತ್ತಿದ್ದೇವೆ
ಅದು ಆಲ್ಫಾ ಮತ್ತು a ಇವುಗಳ ಪ್ರೊಡಕ್ಟ್ಆಗಿದೆ
alpha ಆ ಯನ್ನು ಮಾಡಲು ಪ್ರಯತ್ನಿಸೊಣ
alpha ಆ ಇದು ಅಂಡಿಫೈನ್ಡ್ ಕಂಟ್ರೋಲ್ ಸೀಕ್ವೆನ್ಸ್ ಅನ್ ಡಿಫೈನೆಡ್ ಕಂಟ್ರೋಲ್ ಸೀಕ್ವೆನ್ಸ್ ಎಂದು ಲೇಟೆಕ್ಸ್ ಹೇಳುತ್ತಿದೆ
ಅದು ಕಮಾಂಡ್ ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಿದೆ
ಸೌರ್ಸ್ ಫೈಲ್ ನಲ್ಲಿ ಸ್ಪೇಸ್ ಕೊಟ್ಟು ಔಟ್ ಪುಟ್ ನಲ್ಲಿ ಅದನ್ನು ನಿರ್ಲಕ್ಷಿಸುವದರಿಂದ ಈ ಸಮಸ್ಯೆ ಪರಿಹಾರವಾಗುತ್ತದೆ
ಮೊದಲು ಎಕ್ಸಿಟ್ ಮಾಡೋಣ
ಮತ್ತೆ ಕಂಪೈಲ್ ಮಾಡೋಣ
ಈಗ ಆಲ್ಫಾ ಮತ್ತು a ಇವುಗಳ ಪ್ರೊಡಕ್ಟ್ ಆಲ್ಫಾ a ಎಂದು ಹೇಳುತ್ತಿದೆ

ನಮಗೆ ಅರ್ಥ ಆಗುವುದು ಏನು ಅಂದರೆ ಸ್ಪೇಸ್ ಗಳು ಸೌರ್ಸ್ ಫೈಲ್ ನಲ್ಲಿ ಕಮಾಂಡ್ ಗಳನ್ನು ಬೇರೆ ಮಾಡುತ್ತವೆ
ಮತ್ತೆ ಇವು ಔಟ್ ಪುಟ್ ನಲ್ಲಿ ಕಾಣುವುದಿಲ್ಲ
ಔಟ್ ಪುಟ್ ನಲ್ಲಿ ಸ್ಪೇಸ್ ಬೇಕಾದರೆ ನಾವು ಎನು ಮಾಡಬೇಕು
ನಾವು ಲೇಟೆಕ್ಸ್ ಗೆ ಸ್ಪಷ್ಟವಾಗಿ ಹೇಳಬೇಕು
ಉದಾಹರಣೆಗೆ ಆಲ್ಫಾ ರಿವರ್ಸ್ ಸ್ಲಾಶ್ ಆ
ಮತ್ತೆ ಕಂಪೈಲ್ ಮಾಡಿ ಈಗ ಸ್ಪೇಸ್ ಬಂದಿದೆ ನೋಡಿ

ಬೇರೆ ಬೇರೆ ಅಳತೆಯ ಸ್ಪೇಸ್ ಗಳನ್ನು ನಾವು ಬಿಡಬಹುದು
ಉದಾಹರಣೆಗೆ ಮುಂದಿನ ಸಾಲಿಗೆ ಹೋಗೋಣ

quad ಆ ನೋಡಿ
ಸ್ಪೇಸ್ ಬಂದಿದೆ
alpha q qad ಆ ಆಲ್ಫಾ q ಕ್ವಾಡ್ ಆ ಇದು ದೊಡ್ದ ಸ್ಪೇಸನ್ನು ಬಿಡುತ್ತಾಇದೆ
ನಾವು ಈ ಕಮಾಂಡ್ ಗಳನ್ನು ಸೇರಿಸಬಹುದು

ನೋಡಿ ಇದು ದೊಡ್ಡದಾಗಿದೆ
ನಾವು ಹ್ಸ್ಪೇಸ್ ಹ್ಸ್ಪೇಸ್ ಎನ್ನುವ ಕಮಾಂಡನ್ನು ಉಪಯೋಗಿಸಬಹುದು ಆಗ ಇನ್ನೂ ದೊಡ್ದ ಸ್ಪೇಸ್ ಬರುತ್ತದೆ

ಅಂದಹಾಗೆ ಫಸ್ಟ್ ಲೈನ್ ಅನ್ನು ಇಂಡೆಂಟೆಡ್ ಯಾಕೆ ಮಾಡಿದ್ದೇವೆ160
ಏಕೆಂದರೆ ಇದು ಪ್ಯಾರಾಗ್ರಾಫ್ ನ ಪ್ರಾರಂಭ ಆಗಿದೆ
ನಾವು ಇದನ್ನು ಇಲ್ಲಿಗೆ ತರೋಣ

ಸರಿ ಚಿಕ್ಕ ಸ್ಪೇಸ್ ಹೇಗೆ ಮಾಡುವದು ಎನ್ನುವದನ್ನು ತೋರಿಸುವದಕ್ಕೆ ಇಷ್ಟಪಪಡುತ್ತೇನೆ
ಸ್ಲಾಶ್ ಕೊಮಾ A ಇದರಿಂದ ಇದನ್ನು ಮಾಡುತ್ತೇವೆ
ಇಲ್ಲಿ ನೋಡಿ ಹಿಂದಿನದು ಸ್ಲಾಶ್ ಕೊಮಾ ಕಮಾಂಡ್ ನಿಂದ ಚಿಕ್ಕ ಸ್ಪೇಸ್ ಉಂಟಾಗಿದೆ

ಟೆಕ್ಸ್ಟ್ ಮೋಡ್ ನಿಂದ ಮೆಥಾಮೆಟಿಕಲ್ ಮೋಡ್ ಗೆ ಹೋಗುವಾಗ ಫೋಂಟ್ ನಲ್ಲಿ ಆಗುವ ಬದಲಾವಣೆಗಳನ್ನು ನೋಡೋಣ
ಇಲ್ಲಿ ಅರ್ಥವಾಗುವದೇನೆಂದರೆ ಇಲ್ಲಿಯೂ A ಇದೆ ಔಟ್ ಪುಟ್ ನಲ್ಲಿಯೂ A ಇದೆ
ಆದರೆ ಇಲ್ಲಿರುವ A ಗೂ ಇಲ್ಲಿರುವ A ಗೂ ಫೊಂಟ್ ನಲ್ಲಿ ವ್ಯತ್ಯಾಸ ಇದೆ

ಈ ಸಮಸ್ಯೆ ಈ A ಯನ್ನೂ ಡೊಲರ್ ಚಿಹ್ನೆಯ ಒಳಗೆ ಬರೆಯುವದರಿಂದ ಪರಿಹಾರ ಆಗುತ್ತದೆ

ಈಗ ನೋಡಿ ಈ ಫೋಂಟ್ ಮತ್ತು ಈ ಫೋಂಟ್ ಒಂದೇ ತರಹ ಇದೆ
ವೇರಿಯೇಬಲ್ ಗಳ ಫೋಂಟ್ ಅನ್ನು ಒಂದೇ ತರಹ ಇಡದೇ ಇರುವದು ಲೇಟೆಕ್ಸ್ ನ ಪ್ರಾರಂಭಿಕರ ಸಾಮಾನ್ಯ ದೋಷವಾಗಿದೆ
ಮೈನಸ್ ಚಿಹ್ನೆಗೂ ಡಾಲರ್ ಚಿಹ್ನೆಯನ್ನು ಉಪಯೋಗಿಸುವದು ಅವಶ್ಯವಾಗಿದೆ
ಅದಕ್ಕಾಗಿ ಇದನ್ನು ಅಳಿಸೋಣ ಮತ್ತು ಕಂಪೈಲ್ ಮಾಡೋಣ
ಈಗ ನಾವು ನೆಗೇಟಿವ್ ಒಎಫ್ alpha ಆ ಇಸ್ minus alpha aನೆಗೆಟಿವ್ ಒಫ್ ಆಲ್ಫಾ ಆ ಈಸ್ ಮೈನಸ್ ಆಲ್ಫಾಆ ಎಂದು ಬರೆಯುತ್ತಿದ್ದೇವೆ

ಹೀಗೆ ಟೈಪ್ ಮಾಡಿದಾಗ ಏನಾಗುತ್ತದೆ ನೋಡೊಣ
ಕಂಪೈಲ್ ಮಾಡೋಣ
ನೋಡಿ ಮೈನಸ್ ಚಿಹ್ನೆಯು ಚಿಕ್ಕ ಗೆರೆಯ ತರಹ ಕಾಣುತ್ತಿದೆ
ಚಿಕ್ಕ ಗೆರೆಯ ತರಹ
ಈ ಸಮಸ್ಯೆಯು ಮೈನಸ್ ಚಿಹ್ನೆಯನ್ನು ಡಾಲರ್ ಚಿಹ್ನೆಯ ಒಳಗಡೆ ತೆಗೆದುಕೊಳ್ಳುವದರಿಂದ ಪರಿಹಾರ ಆಗುತ್ತದೆ
ಈ ಸಂದರ್ಭದಲ್ಲಿ ನಾವು ಮೈನಸ್ ಚಿಹ್ನೆಯನ್ನು ಡಾಲರ್ ಚಿಹ್ನೆಯ ಒಳಗಡೆ ಬರೆಯುತ್ತೇವೆ
ಪರೀಕ್ಷೆಗಾಗಿ ಇದನ್ನು ಇಲ್ಲಿ ಇಡೋಣ ಹಾಗೆಯೇ ಕಾಪಿ ಮಾಡಿ ಮೈನಸ್ ಚಿಹ್ನೆಯೊಂದಿಗೆ ಇಲ್ಲಿಯೂ ಇಡೋಣ

ಈಗ ಏನಾಯಿತು ನೋಡಿರಿ
ಈ ಮೈನಸ್ ಚಿಹ್ನೆ ಮತ್ತು ಈ ಮೈನಸ್ ಚಿಹ್ನೆಗಳ ನಡುವಿನ ವ್ಯತ್ಯಾಸವನ್ನು ನೋಡಿರಿ
ಈ ಮೈನಸ್ ಚಿಹ್ನೆ ಡಾಲರ್ ಚಿಹ್ನೆಯ ಜೊತೆಗಿರುವದು
ಇವು ಕೂಡ ಲೇಟೆಕ್ಸ್ ಪ್ರಾರಂಭಿಕರು ಮಾಡುವ ಸಾಮಾನ್ಯ ತಪ್ಪುಗಳು
ಮೆಥಾಮೆಟಿಕಲ್ ಸಿಂಬಲ್ ಗಳಲ್ಲಿ ಇದು ಅವಶ್ಯವಾಗಿದೆ
ಈ ಡೇಶ್ ಅನ್ನು ಉಪಯೋಗಿಸಬಾರದು
ಈಗ ನಾವು ಫ್ರಾಕ್ ಫ್ರಾಕ್ ಕಮಾಂಡ್ ಕುರಿತು ಹೇಳುತ್ತೇವೆ
ಅದಾದರೋ ಫ್ರೆಕ್ಶನ್ ವಿಭಾಗ ಗಳನ್ನು ಮಾಡಲು ಉಪಯುಕ್ತವಾಗುತ್ತದೆ
ಇದನ್ನು ಕಂಪೈಲ್ ಮಾಡೋಣ
ಫ್ರಾಕ್ ಫ್ರಾಕ್ a ಬ್ ಎನ್ನುವದು A ಬೈ ಬೈ B ಯನ್ನು ಉತ್ಪಾದಿಸುತ್ತದೆ

ಗಮನಿಸಿ A ಮತ್ತುB ಚಿಕ್ಕದಾಗಿ ಕಾಣುತ್ತಿದೆ
ಉದಾಹರಣೆಗೆ A ಬೈ B ಇಸ್ ಕ್ರಿಯೇಟೆಡ್ ಬೈ ಆ ಬೈಬ್ ಕ್ರಿಯೇಟೆಡ್ ಬೈ
ಇಲ್ಲಿನ A ಮತ್ತು B ಯ ಅಳತೆಯನ್ನೂ ಇಲ್ಲಿನ A ಮತ್ತು B ಯ ಅಳತೆಯನ್ನೂ ನೋಡಿರಿ
fracಫ್ರಾಕ್ ಕಮಾಂಡ್ ಒಂದು ಸ್ಪೇಸ್ ನಿಂದ ಬೇರ್ಪಟ್ಟಿದೆ
ಇದು ೨ ಆರ್ಗ್ಯುಮೆಂಟ್ ಗಳ ತರಹ ಕಾಣುತ್ತಿದೆ
ಮೊದಲ Aಇದರ ಆರ್ಗ್ಯುಮೆಂಟ್ ಇದು ನ್ಯುಮೆರೆಟೊರ್ ಆಗಿಯೂ ಮತ್ತು ಎರಡನೆಯ ಆರ್ಗ್ಯುಮೆಂಟ್ B ಇದು ಡಿನೊಮಿನೇಟೊರ್ ಆಗಿಯೂ ತೆಗೆದುಕೊಳ್ಳಲ್ಪಟ್ಟಿದೆ
ಇದು ಹೀಗೆ ಮುಂದುವರಿಯುತ್ತದೆ - ಫ್ರಾಕ್ ಫ್ರಾಕ್ A B ಇಲ್ಲಿ ಸ್ಪೇಸ್ ಇಲ್ಲದೇ ಇಲ್ಲಿ
ಎರಡೂ ಒಂದೇ ಉತ್ತರ ಕೊಡುತ್ತದೆ
ಇದು ಒಂದೇ ಉತ್ತರವನ್ನು ನೀಡಿದೆ
A ಮತ್ತು B ನಡುವಿನ ಸ್ಪೇಸ್ ನಿಂದಾಗಿ ವ್ಯತ್ಯಾಸವಿಲ್ಲ
ಒಂದುವೇಳೆ A B byಬೈ C D ಯನ್ನು ಮಾಡುವದು ಹೇಗೆ
ಲೆಟೆಕ್ಸ್ ನಲ್ಲಿ ಆರ್ಗ್ಯುಮೆಂಟ್ ಗಳು ಕಂಸ ಗಳಿಂದ ಮುಚ್ಚಲ್ಪಡುತ್ತವೆ
ಉದಾಹರಣೆಗೆ ಡಾಲರ್ ಫ್ರಾಕ್ ಫ್ರಾಕ್ A B ಬೈ ಬೈC D ಎಂದು ಮಾಡೋಣ

ಇಲ್ಲಿನೋಡಿ ಅಬ್ byಬೈ ಸಿಡಿಯ ಇಲ್ಲಿದೆ
ಕಂಸದಲ್ಲಿರುವ ಎಲ್ಲಾ ಆರ್ಗ್ಯುಮೆಂಟ್ ಗಳೂ ಒಂದೇ ಎಂದು ತೆಗೆದುಕೊಳ್ಳುತ್ತದೆ
ಹಾಗಾಗಿ ಕಷ್ಟಕರವಾದ ಎಕ್ಸ್ ಪ್ರೆಶ್ಶನ್ ಗಳನ್ನೂ ಕಂಸದಲ್ಲಿ ಹಾಕಬಹುದು
ಉದಾಹರಣೆಗೆ ಫ್ರಾಕ್ ಫ್ರಾಕ್ ಅಬ್ ಮತ್ತು ಇಲ್ಲಿ 1 fracಫ್ರಾಕ್ ಸಿಡಿಯ byಬೈ ಇಎಫ್
ಇದನ್ನು ಕ್ಲೋಸ್ ಮಾಡಿ

ಈಗ ಇಲ್ಲಿ ನೋಡಿರಿ
ನಾವು ಕಷ್ಟಕರ ಎಕ್ಸ್ ಪ್ರೆಶ್ಶನ್ ಆದ ಅಬ್ ಡೈವ್ಡೆಡ್ byಡಿವೈಡೆಡ್ ಬೈ 1 ಸಿಡಿಯ byಬೈ ಇಎಫ್ ಅನ್ನೂ ಮಾಡಿದೆವು
ಈ ಕಮಾಂಡ್ ಏನು ಹೇಳುತ್ತದೆ ಅಂದರೆ ABಯ ಮೊದಲ ಆರ್ಗ್ಯುಮೆಂಟ್ಇದು ನ್ಯುಮೆರೆಟೊರ್ ನಲ್ಲಿ ಬರಬೇಕು
ಎರಡನೆ ಆರ್ಗ್ಯುಮೆಂಟ್ ಡಿನೊಮಿನೇಟೊರ್ ನಲ್ಲಿ ಬರಬೇಕು
ಅದು1CD byಬೈ ಇಎಫ್ ಆಗಿದೆ
ಈ ಫ್ಯೂಚರ್ ಅನ್ನು ಉಪಯೋಗಿಸಿ ಕಷ್ಟಕರವಾದ ಎಕ್ಸ್ ಪ್ರೆಶ್ಶನ್ಗಳನ್ನೂ ಸುಲಭವಾಗಿ ಟೈಪ್ ಸೆಟ್ ಮಾಡಬಹುದು
ಈಗ ನಾವು ಸಬ್ ಸ್ಕ್ರಿಫ್ಟ್ಸ್ ಮತ್ತು ಸುಪರ್ ಸ್ಕ್ರಿಫ್ಟ್ ಗಳನ್ನು ನೋಡೋಣ
ಇದನ್ನು ಡಿಲೀಟ್ ಮಾಡೋಣ
X ಅಂಡರ್ ಸ್ಕೋರ್ A ಇದು X ಒಫ್ A ಯನ್ನು ಉತ್ಪಾದಿಸುತ್ತದೆ
A ಇದರ ಗಾತ್ರವು ತಾನಾಗಿಯೇ ಅಗತ್ಯವಾದ ಅಳತೆಗೆ ಕಡಿಮೆಯಾಗುತ್ತದೆ
A ಅಂಡರ್ ಸ್ಕೋರ್ ಅಬ್ ಇದನ್ನು ಹೇಗೆ ಮಾಡುವುದು
ಇದನ್ನು ಮಾಡೋಣ
ಆ ಅಬ್ ಹಾಗೇ ಡಾಲರ್ ಚಿಹ್ನೆಯನ್ನು ಹಾಕಿರಿ
ನಾವು X ಸಬ್ ಅಬ್ ಇದನ್ನು ನಿರೀಕ್ಷಿಸಿದ್ದರೆ ನಿರಾಶರಾದೆವು
ನಾವು ಕೇವಲ X ಸಬ್ ಅಬ್ ಯನ್ನು ಪಡೆದೆವು
ಕಾರಣವೇನೆಂದರೆ ಸಬ್ ಸ್ಕ್ರಿಫ್ಟ್ ಕಮಾಂಡ್ ಒಂದೇ ಆರ್ಗ್ಯುಮೆಂಟ್ ಅನ್ನು ನಿರೀಕ್ಷಿಸುತ್ತದೆ
A ಯು ಈ ಆರ್ಗ್ಯುಮೆಂಟ್ ಆಗಿ ಪರಿಗಣಿತವಾಗಿದೆಹಾಗಾಗಿ ನಾವು ಪ್ರೊಡಕ್ಟ್ ಅಬ್ ಯು ಸಬ್ ಸ್ಕ್ರಿಫ್ಟ್ ಆಗಿ ಬರಬೇಕೆಂದು ಬಯಸುವದಾದರೆ ನಾವು ಕಂಸಗಳಿಂದ ಇವನ್ನು ಮುಚ್ಚಬೇಕಾಗುತ್ತದೆ
ಉದಾಹರಣೆಗೆ ಈ ಎಲ್ಲವನ್ನೂ ಕಂಸದಲ್ಲಿ ಹಾಕಬೇಕು
ಈಗ ಇಲ್ಲಿ ಹಾಗೆ ಆಗಿದೆ

ಸುಪರ್ ಸ್ಕ್ರಿಫ್ಟ್ ಗಳು ಕ್ಯಾರ್ರೊಟ್ ಅಥವಾ ಅಪ್ ಎರೋ ಚಿಹ್ನೆಯಿಂದ ಉಂಟಾಗುತ್ತವೆಉದಾಹರಣೆಗೆನೀವು X ಟಿಒ ಥೆ ಪವರ್ ಟು ದ ಪವರ್3 ಯನ್ನು ಮಾಡುವದಾದರೆ X ಅಪ್ ಎರೋ 3 ಎಂದು ಬರೆಯುತ್ತೀರಿ

ಸಾಮಾನ್ಯವಾಗಿ ಇದು ಹೀಗೆ ಆಗುತ್ತದೆ X ಅಪ್ ಎರೋ 3
ನಾವು ಇದನ್ನು ಡಾಲರ್ ನಲ್ಲಿ ಇಟ್ಟಾಗ ಕಂಪೈಲ್ ಮಾಡಿದಾಗ X ಟು ದ ಪವರ್ 3 ಸಿಗುತ್ತದೆ

ಮತ್ತೆ ನಾವು ಕಂಸಗಳನ್ನು ಉಪಯೋಗಿಸಿ ಕಷ್ಟಕರ ಎಕ್ಸ್ ಪ್ರೆಶ್ಸನ್ ಗಳನ್ನು ಉತ್ಪಾದಿಸಬಹುದುಹೆಚ್ಚೇಕೆ ಸಬ್ ಸ್ಕ್ರಿಫ್ಟ್ ಮತ್ತು ಸುಪರ್ ಸ್ಕ್ರಿಫ್ಟ್ ಗಳನ್ನು ಕೂಡಾ ಮಾಡಬಹುದು
ಉದಾಹರಣೆಗೆ X ಟು ದ ಪವರ್ 3 ಟು ದ ಪವರ್ ಆ ಟು ದ ಪವರ್ 25

ಇದು X ಟು ದ ಪವರ್ 3 ಸಲ ಇದನ್ನು ಪೂರ್ಣವಾಗಿ ಉತ್ಪಾದಿಸುತ್ತದೆ
ಸರಿ ಈಗ ನಾವು ಈ ಮೂರು ಬರುವದನ್ನು ಬಯಸದಿದ್ದರೆ ನಾವು ಇದನ್ನು ಡಿಲೀಟ್ ಮಾಡಬೇಕು
ಹೌದು ನಾವೀಗ ಕಾಣುತ್ತಿದ್ದೇವೆ X ಟು ದ ಪವರ್ A ಟು ದ ಪವರ್ 25 ಎಂದು
ನಾವು ಇದಕ್ಕೆ ಒಂದು ಸಬ್ ಸ್ಕ್ರಿಫ್ಟ್ ಅನ್ನು ಕೂಡಾ ಸೇರಿಸಬಹುದು
ಸಬ್ ಸ್ಕ್ರಿಫ್ಟ್ ಬೆಟಾ ಕೊ ಸಬ್ ಸ್ಕ್ರಿಫ್ಟ್ ಸಿಇ ಈ ಸಬ್ ಸ್ಕ್ರಿಫ್ಟ್ ಅನ್ನು ಮುಚ್ಚೋಣ
ಮುಂದಿನ ಹಂತ ಡಾಲರ್ ಚಿಹ್ನೆ
ಇದು ಇಲ್ಲಿಯೇ ಬರಬೇಕು
X ಟು ದ ಪವರ್ A ಟು ದ ಪವರ್ 25 ಸಬ್ ಸ್ಕ್ರಿಫ್ಟ್ ಬೀಟಾ ಸಿಒ ಸಬ್ ಸ್ಕ್ರಿಫ್ಟ್ ಸಿಇ
ಈಗ ನಾವು ಕೆಲವು ಸಾಮಾನ್ಯ ಚಿಹ್ನೆಗಳನ್ನು ನೋಡೊಣ
ಕಂಪೈಲ್ ಮಾಡೋಣ ಖಾಲಿ ಜಾಗದಲ್ಲಿ ಆರಂಭಿಸೋಣ
A ಇಕ್ವಲ್ಸ್ ಬ್ A ನೊಟ್ ಇಕ್ವಲ್ ಟು ಬ್ ಇಲ್ಲಿ ನೋಡಿ
ನೊಟ್ ಇಕ್ವಲ್ ಟು ಬ್
ಮುಂದಿನ ಪಂಕ್ತಿಗೆ ಹೋಗೋಣ
A ಗ್ರೆಟರ್ ದೆನ್ ಬ್ A ಗ್ರೇಟರ್ ದೆನ್ ಒರ್ ಎಕ್ವಲ್ ಟು ಬ್ A ಗ್ರೇಟರ್ ಗ್ರೇಟರ್ ದೆನ್ ಬ್
ಏನಾಗುತ್ತದೆ ನೋಡಿರಿ
A ಗ್ರೆಟರ್ ದೆನ್ ಬ್ ಗ್ರೇಟರ್ ದೆನ್ ಒರ್ ಎಕ್ವಲ್ ಟು ಬ್ ಮಚ್ ಗ್ರೇಟರ್ ದೆನ್ ಬ್
ಅದೇ ರೀತಿ ಲೆಸ್ ದೆನ್ ಇದಕ್ಕೂ ಕೂಡ
ಲೆಸ್ ದೆನ್ ಬ್
A ಲೆಸ್ ದೆನ್ ಒರ್ ಇಕ್ವಲ್ ಟು ಬ್ A ಲೆಸ್ ದೆನ್ ಲೆಸ್ ದೆನ್ ಬ್
ಇದನ್ನು ನೋಡಿ ಲೆಸ್ ದೆನ್ ಒರ್ ಇಕ್ವಲ್ ಟು ಮಚ್ ಲೆಸ್ ದೆನ್ ಬ್
A ರೈಟ್ ಎರೋ ಬ್ A ಲೆಫ್ಟ್ ಎರೋ ಬ್ A ರೈಟ್ ಎರೋ ಬ್
ರೈಟ್ ಎರೋ ಲೆಫ್ಟ್ ಎರೋ ಲೆಫ್ಟ್ ರೈಟ್ ಎರೋ

ಈಗ ಮತ್ತೂ ಕೆಲವನ್ನು ಸೇರಿಸೋಣ
A timesಟೈಮ್ಸ್ ಬ್
ಏನಾಗುತ್ತದೆ ನೋಡೋಣ
A timesಟೈಮ್ಸ್ B ಇಲ್ಲಿದೆ
A ಪ್ಲಸ್ c ಡಾಟ್ಸ್ ಪ್ಲಸ್ ಬ್
A ಕೊಮ್ಮ l ಡಾಟ್ಸ್ ಕೊಮ್ಮ ಬ್
ಆ ಪ್ಲಸ್ ಸಿಎ ಡೊಟ್ಸ್ ಪ್ಲಸ್ ಬ್
ಆ ಕೊಮಾ ಲ್ ಡೊಟ್ಸ್ ಕೊಮಾ ಬ್ ಸರಿ C dotsಡೊಟ್ಸ್ ಅಂದರೆ ಡೊಟ್ಸ್ ಮಧ್ಯದಲ್ಲಿ ಬರಬೇಕು ಎಂದರ್ಥ
L dotsಡೊಟ್ಸ್ ಇದು ಡೊಟ್ ಗಳು ಕೆಳಗಡೆ ಬರುವಂತೆ ಮಾಡುತ್ತವೆ
ಅದೇ ರೀತಿ ನಾವು V dotsಡೊಟ್ಸ್ ಹಾಗೇ D dotsಡೊಟ್ಸ್ ಗಳನ್ನೂ ಮಾಡಬಹುದು
infinityಇನ್ ಫಿನಿಟಿಚಿಹ್ನೆಯನ್ನು i n f t y ಎನ್ನುವ ಕಮಾಂಡ್ ಅನ್ನು ಉಪಯೋಗಿಸುವದರ ಮೂಲಕ ಮಾಡಬಹುದು
ಚಿಹ್ನೆಯನ್ನು ನೋಡಿರಿ
sumಸಮ್ ಕಮಾಂಡ್ ಅನ್ನೂ ಕೂಡಾ ಮಾಡಬಹುದು
sumಸಮ್ ಕಮಾಂಡ್ ಅನ್ನು ನೋಡಿರಿ
ಸಮೇಶನ್ ಚಿಹ್ನೆ
ನಾವು ಇದಕ್ಕೆ ಸಬ್ ಸ್ಕ್ರಿಫ್ಟ್ಸ್ ಮತ್ತು ಸುಪರ್ ಸ್ಕ್ರಿಫ್ಟ್ ಅನ್ನೂ ಸೇರಿಸಬಹುದು
I ಇಕ್ವಲ್ಸ್ 1 ಅಪ್ ಎರೋ 100ಇದು ಸುಪರ್ ಸ್ಕ್ರಿಫ್ಟ್ ಆಗಿದೆ
I ಇಕ್ವಲ್ಸ್ 1 ಥ್ರೂ 100
ಬಂತು ನೋಡಿರಿ
ಪ್ರೊಡಕ್ಟ್ ಅನ್ನೂ ಕೂಡಾ ನಾವು ಮಾಡಬಹುದು
ಪೈ ಚಿಹ್ನೆಯನ್ನು ನೋಡಿ
ಇಂಟಗ್ರಲ್ ಅನ್ನೂ ಕೂಡಾ ನಾವು ಮಾಡಬಹುದು
ಸಬ್ ಸ್ಕ್ರಿಫ್ಟ್ ಜೊತೆಗೆ ಬೀಟಾ ಟು ದ ಪವರ್ 2

ಇಂಟಗ್ರಲ್ ಅನ್ ಇಂಟಗ್ರಲ್ ಸಬ್ ಸ್ಕ್ರಿಫ್ಟ್ ಆ ಸುಪರ್ ಸ್ಕ್ರಿಫ್ಟ್ ಬೀಟಾ ಸ್ಕ್ವೇರ್
ಹೌದಲ್ಲ ನಾವು ಈಗ ಮೆಟ್ರೈಸಿಸ್ ಗಳನ್ನು ನೋಡೊಣ
ಮೊದಲು ಇದನ್ನೆಲ್ಲ ಅಳಿಸಿಕೊಳ್ಳೋಣ ಕಂಪೈಲ್ ಮಾಡೋಣ ಈಗ ಖಾಲಿ ಜಾಗದಲ್ಲಿ ಪ್ರಾರಂಭ ಮಾಡೋಣ
ಇದಕ್ಕಾಗಿ ನಮಗೆ ಉಸೆ ಪ್ಯಾಕೇಜ್ a m s mathಯೂಸ್ ಪೇಕೇಜ್ a m ಸ್ ಮೇಥ್ ಎನ್ನುವ ಕಮಾಂಡ್ ಅವಶ್ಯಕವಾಗಿದೆ

ಈ ಪೇಕೇಜ್ ಕೆಲವು ಬೇರೆ ಕಮಾಂಡ್ ಗಳನ್ನೂ ನಿರೂಪಿಸುತ್ತದೆ ಅವುಗಳಲ್ಲಿ ಕೆಲವನ್ನು ನಾವು ಉಪಯೋಗಿಸೋಣ
ಎಂಪರ್ಸೆಂಡ್ ಅಂದರೆ ಏಂಡ್ ಚಿಹ್ನೆ ಕಾಲಮ್ ಗಳನ್ನು ಬೇರ್ಪಡಿಸಲು ಇದನ್ನು ಉಪಯೋಗಿಸುತ್ತಾರೆ
ಮೆಟ್ರಿಕ್ಸ್ ಅನ್ನು ಹೇಗೆ ಮಾಡುವುದು
ಪ್ರಾರಂಭಿಸೋಣ matrixಮೆಟ್ರಿಕ್ಸ್ ಆ ಬ್ ಎಂಡ್ matrixಎಂಡ್ ಮೆಟ್ರಿಕ್ಸ್
ಡಾಲರ್ ಚಿಹ್ನೆಯನ್ನೂ ಹಾಕಿರಿ

ಈ ABಯನ್ನೂ ನೋಡಿರಿ
ಒಂದುವೇಳೆ ಎರಡನೇ ರೋ ಅನ್ನು ಇದಕ್ಕೆ ಸೇರಿಸುವದಾದರೆ ಅದನ್ನು ರಿವರ್ಸ್ ಸ್ಲಾಶ್ ನಿಂದ ಮಾಡಬೇಕು ಅದೇ ಎರಡು ರಿವರ್ಸ್ ಸ್ಲಾಶ್ ಗಳು
ರೋ ಗಳು ಎರಡು ರಿವರ್ಸ್ ಸ್ಲಾಶ್ ಗಳಿಂದ ಬೇರ್ಪಡುತ್ತವೆ
ಅದನ್ನು ಹೇಳುತ್ತೇವೆ cdಇ
ಎರಡನೇ ರೋ ನಲ್ಲಿ ಮೂರು ಎಂಟ್ರಿ ಗಳಿವೆ
ಸಿಎ ದ್ e ಎನ್ನುವುದು ನಮಗೆ ಸಿಕ್ಕಿತು
ಮತ್ತೆ ಇದನ್ನು ನಾವು ಹೀಗೆಯೂ ಬರೆಯಬಹುದು
ಒಂದನೇ ರೋ ಎರಡನೇ ರೋ ಮೂರನೇ ರೋ
ಪರಿಣಾಮ ಒಂದೇ ಆಗಿರುತ್ತದೆ

p matrixಮೇಟ್ರಿಕ್ಸ್ ಅನ್ನು ನಾವು ಇಲ್ಲಿ ಇಟ್ಟರೆ
ನಾವು ಇದನ್ನು ಪಡೆಯುತ್ತೇವೆ
b matrixಮೇಟ್ರಿಕ್ಸ್ ಅನ್ನು ಹಾಕೋಣ
ಇಲ್ಲಿ ಇದನ್ನು ನೋಡಿರಿ ಮತ್ತೂ ಕಷ್ಟಕರವಾದ ಮೇಟ್ರಿಕ್ಸ್ ಗಳನ್ನು ಹೀಗೆ ಮಾಡಬಹುದು
ಇದನ್ನೆಲ್ಲ ಅಳಿಸೋಣ
ನಾನು ಕೆಲವು ಕಮಾಂಡ್ ಗಳನ್ನು ಮೊದಲೇ ಬರೆದಿಟ್ಟಿದ್ದೇನೆ
ಅವನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋಣ
ಇದು ಹಿಂದೆ ಕಂಪೈಲ್ ಮಾಡಿದ್ದಾಗ ಕಂಡುಬರಲಿಲ್ಲ
ಏಕೆಂದರೆ ಇದು ಎಂಡ್ ಡಾಕ್ಯುಮೆಂಟ್ ಎಂಡ್ ಡೊಕ್ಯುಮೆಂಟ್ ಇದರ ಕೆಳಗೆ ಇತ್ತು
ಎಂಡ್ ಡಾಕ್ಯುಮೆಂಟ್ ಎಂಡ್ ಡೊಕ್ಯುಮೆಂಟ್ಇದರ ಕೆಳಗೆ ಬರೆದಿದ್ದೆಲ್ಲವೂ ನಿರ್ಲಕ್ಷಿಸಲ್ಪಡುತ್ತದೆ
ನಾವು ಕಷ್ಟಕರವಾದ ಒಂದನ್ನು ಮಾಡಿದ್ದೇವೆ
ಇಲ್ಲಿ ನಾಲ್ಕು ರೋ ಗಳಿವೆ
ಒಂದನೇ ರೋ ಆ b ಇಂದ zವರೆಗೆ ಹೇಳುತ್ತದೆ
ಎರಡನೆ ರೋ a squareಸ್ಕ್ವೇರ್ b squareಸ್ಕ್ವೇರ್ ಇಂದ z squareಸ್ಕ್ವೇರ್ವರೆಗೆ ಹೇಳುತ್ತದೆ
ಮೂರನೇ ರೋ ಕೇವಲ v dotsಡೊಟ್ಸ್ ಅನ್ನು ತೋರಿಸುತ್ತದೆ
ಕೊನೆಯ ರೋ ನಲ್ಲಿ ಹೀಗಿದೆ
ಸಾಮಾನ್ಯವಾಗಿ ಲೇಟೆಕ್ಸ್ ಕಮಾಂಡ್ ಗಳು ಕೇಸ್ ಸೆನ್ಸಿಟಿವ್ ಆಗಿವೆ
ಉದಾಹರಣೆಗೆ ನಾನು ಇದನ್ನು ಕೆಪಿಟಲ್ B ಎಂದು ಬದಲಿಸಿದರೆ ಏನಾಗುತ್ತದೆ ಇಲ್ಲಿ ನೋಡಿ

ಇದು ಬೇರೆ ಪರಿಣಾಮವನ್ನೇ ಕೊಡುತ್ತದೆ
ಸಾಮಾನ್ಯವಾಗಿ ಲೇಟೆಕ್ಸ್ ನ ಅಪ್ಪರ್ ಕೇಸ್ ಇಕ್ವಲೆಂಟ್ ಗಳನ್ನು ಬಿಟ್ಟು ಸುಮಾರುಎಲ್ಲಾ ಬಿಳ್ಟ್ ಇನ್ ಕಮಾಂಡ್ ಗಳು ಲೋವರ್ ಕೇಸ್ ನಲ್ಲೇ ಇರುತ್ತವೆ
ವಿಂಡೋಸ್ ಓಪರೇಟಿಂಗ್ ಸಿಸ್ಟಮ್ ನಲ್ಲಿ ಲೇಟೆಕ್ಸ್ ಅನ್ನು ಉಪಯೋಗಿಸುವವರು ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು
ನಾವು ಟ್ಯುಟೊರಿಯಲ್ ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ
ಲೇಟೆಕ್ಸ್ ಅನ್ನು ಹೊಸದಾಗಿ ಕಲಿಯುವವರು ಪ್ರತಿ ಬಾರಿಯೂ ಕಂಪೈಲ್ ಮಾಡಬೇಕು ಮತ್ತು ತಾವು ಮಾಡಿದ ಬದಲಾವಣೆ ಸರಿಯಾಗಿದೆಯೇ ನೋಡಿಕೊಳ್ಳಬೇಕು
ಟ್ಯುಟೊರಿಯಲ್ ಅನ್ನು ಕೇಳಿದ್ದಕ್ಕೆ ಧನ್ಯವಾದಗಳುಇದರ ಅನುವಾದಕ ಮತ್ತು ಕಂಠದಾನ ಮಾಡಿದವರು ವಿದ್ವಾನ್ ನವೀನ್
ಭಟ್ ಉಪ್ಪಿನಪಟ್ಟಣ